ಈ ಚಿತ್ರದಲ್ಲಿ ಪುಟ್ಟ ಪುಟ್ಟ ಆಟದ ಸಾಮಾನುಗಳು ಇದೆ .

ಆ ಮಾಲ್ನಲ್ಲಿ ಎಲಿವೇಟರ್ ಇದೆ ಒಂದು ಕಾರ್ ನಿಂತಿದೆ ಎಸ್‌_ಬಿ_ಐ ಕಾರ್ಡ್ ದು ಒಂದು ಬೋರ್ಡ್ ಇದೆ.

ಈ ಚಿತ್ರದಲ್ಲಿ ಒಂದು ಪ್ರಗತ್ತಿ ಎಲೈಟ್ ಪಬ್ಲಿಕ್ ಸ್ಕೂಲ್ ಅಂತ ಇದೆ ಇಲ್ಲಿ ಒಂದು ದೊಡ್ದು ಬೋರ್ಡ್ ಹಾಕಿದ್ದಾರೆ ಬ್ಯಾನರ್ ಹಾಕಿದ್ದಾರೆ.

ಈ ಚಿತ್ರದಲ್ಲಿ ಒಂದು ದೂರ ಶಿಕ್ಷಣ ಅಂತ ಒಂದು ಕಚೇರಿ ಇದೆ ಅಲ್ಲಿ ದೊಡ್ಡ ಕಾಂಪೌಂಡ್ ಇದೆ ಗಿಡಮರಗಳಿದೆ .

ಇದು ಯೂನಿವರ್ಸಿಟಿ ಆಫ್ ಮೈಸೂರ್ ಅಂತ ಇದೆ ಅದ್ರು ಮುಂದ್ಗಡೆದ್ ಎಂಟರೆನ್ಸ್ ಗೇಟ್ ಫ್ರಂಟ್ ಗೇಟ್ ತುಂಬ ಚೆನ್ನಾಗಿದೆ ನೋಡಕ್ಕೆ .